ಈ ಕೆಳಗಡೆ ಸ್ಟುಡೆಂಟ್ಗಳು ಆ ಟಿ-ಟೀಚಿಂಗ್ ಅನ್ನು ಕೇಳ್ತಾ ಇದಾರೆ ಪಾಠವನ್ನು ಕೇಳುವ ರೀತಿಯಲ್ಲಿ ಒಟ್ಟಿನಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಎಲ್ಲರೂ ಗಂಭೀರವಾಗಿ ಕುಳಿತುಕೊಂಡು ಈ ಪಾಠವನ್ನು ಕೇಳ್--

ಭಾಸವಾಗುತ್ತಿದೆ ಇದು ಒಂದು ನಾಯಿ ಸತ್ತ ರೀತಿಯಲ್ಲಿ ಮಲಗಿದೆ ಈ ನಾಯಿಗೆ ಹುಷಾರಿಲ್ಲದ ಕಾರಣ--

ಒಟ್ಟಿನಲ್ಲಿ ಇದು ಒಂದು ಈ-ಈಜುಕೊಳದ ಪಕ್ಕದಲ್ಲಿ--

ಇಲೊಂದು ಕಾರಿದೆ ಕಾರನ್ನ ಸರ್ವಿಸ್ಗೆ ಬಿಟ್ಟಿದಾರೆ ಈ ಕಾರ್ ಮೆಕ್ಯಾನಿಕ್ ಮಾಡೋದರಿಂದ ಅದರ ಎದುರು ಭಾಗದಒಂದು ಇದನ್ನ ಪಾರ್ಟ್ಸ್ಗಳನ್ನು ಬಿಚ್ಚಿ ಟೈರುಗಳನ್ನ ಬಿಚ್ಚಿ ಎಲ್ಲರೀತಿಯ ಕಾರಿನ --

ಒಂದು ದೂರದಲ್ಲಿ ಒಂದು ಅಂಗಡಿ ಇದೆ ಈ ಅಂಗಡಿಯು ಒಂದು ಬಿಲ್ಡಿಂಗ್ನನ ಕೆಳಭಾಗದಲ್ಲಿ ಒಂದು ದಿನಸಿ ಅಂಗಡಿಯಿದೆ ಆ ದಿನಸಿ ಅಂಗಡಿಯ ಎದುರುಭಾಗದಲ್ಲಿ ಒಂದಿಷ್ಟು ಚೀಲಗಳನ್ನ ಹಾಕಲಾಗಿದೆ.

ಈ ದಿನಸಿ ಅಂಗಡಿಗಲ್ಲಲಿ ಏನ್ ಸಿಗುತ್ತೆ ಅಂತಂದರೆ ಹ ಮನಗೆ ಬೇಕಾದ ತಿನಿಸುಗಳು ಕಾಳು ಕಡಿಗಳು ತರಕಾರಿಗಳು ಸಾಮಾನುಗಳು ಇಲ್ಲಿ ಸಿಗುತ್ತವೆ ಎಂದು ಹೇಳಬಹುದು.

ಇಲ್ಲಿ ಈ ಮಸೀದಿಯ ಪಕ್ಕದಲ್ಲಿ ಒಂದು ಮರವಿದೇ ಆ ಮರದ ಕೆಳಗಡೆ ಒಂದು ರೆಡ್ ಕಲರ್ ಗಾಡಿಯನ್ನು ಪಾರ್ಕ್ಕಾ ಮಾಡಿದರೆ ಮರದ ನೆರಳಿನಲ್ಲಿ ಆ ಗಾಡಿ ಯನ್ನು ಇಡಲಾಗಿದೆ.

ಬತ್ತವನ್ನು ನಡ್ದೆಯಲಿಕೆ ಬತ್ತದ ಸೊಸಿಗಳನ್ನು ನಡಿಯಲಿಕ್ಕೆ ಇಲ್ಲಿ ಹಾಕಿ ಬೀಜವನ್ನು ಬತ್ತದ ಬೀಜಗಳನ್ನ ಹಾಕಿ ಸಸಿಗಳನ್ನು ಮೊಳಕೆ ಬರೆಸಿ --

ಇದು ಒಂದು ಕ ಒಂದು ಚರ್ಚ್ ಅಥವಾ ಮಸೀದಿಯ ರೀತಿಯಲ್ಲಿಇದು ಬಾಸವಾಗುತ್ತಿದೆ ಈ ಮಸೀದಿಯ ಪಕ್ಕದಲ್ಲಿ ಒಂದು ದೊಡ್ಡದಾದ ಮರವಿದೆ ಈ ಮಸೀದಿ ತುಂಬಾ ದೊಡ್ಡದು ಆಗಿದೆ.

ಇಲ್ಲಿ ಒಂದು ಪೆಟ್ರೋಲ್ ಬಾರತ ಪೆಟ್ರೋಲಿಯಂ ಎಂಬ ಒಂದು ಬಾರತ ಪೆಟ್ರೋಲಿಯಂ ತುಂಬಿಸಿರುವ ಗಾಡಿ ಪೆಟ್ರೋಲ್ ಅನ್ನು ಅಹ್ ಅಹ್ ಡಂಪ್ ಮಾಡತ್ತಾ ಇದೆ ಅದ್ರ ಪಕ್ಕದಲ್ಲಿ ಒಂದು ಹೌಸ್ ಇದೆ.

ಆ ಗಾಡಿಯ ಪಕ್ಕದಲ್ಲಿ ಒಬ್ಬಾತ ಕುಳಿತುಕೊಂಡು ಏನೋ ಒಂದು ನೋಡುತ್ತಾ ಇದ್ದಾನೆ.

ಜಿಮ್ ನ ಸೆಲೆಕರಣೆಗಳು ಜಿಮ್ ನ ಒಂದು ಕ್ಲಬ್ ಅಂತ ಹೇಳ್ತೀವಳ ಅದು --

ಇಲ್ಲಿ ಒಂದು ಸ್ವೀಟ್ ಗಳು ಆಮೇಲೆ ಇಲ್ಲಿ ಜ್ಯೂಸ ಗಳು ಆಮೇಲೆ ಇಲ್ಲಿ ಲಾಡು ಕೇಕು ಬಿಸ್ಕತ್ಗಳು ಬೆಣ್ಣೆ ಬಿಸ್ಕತ್ತು ಈ ಐಸ್ಕ್ರೀನ್ ಇತರ ಒಂದು ಥಿನ್ಸ್ ಗಳನ್ನ ಇಲ್ಲಿ ಇಟ್ಟಿದಾರೆ.

ಒಂದು ಕಾಲೇಜಿನ ಹೆದುರು ಭಾಗದಲ್ಲಿ ಒಂದು ಮೇನ್ ಫ್ಲವರ್ ಎಂಬ ಒಂದು ದೊಡ್ಡದಾದ ಮರ ಇದೆ ಮರದ ಮುಂದೆ ಹೇ ಮರದಲ್ಲಿ ಮೇನ್ ಫ್ಲವರ್ ನ ಹೂಗಳನ್ನು ಬಿಟ್ಟು ಆ ಕಾಲೇಜಿನ ಆವರಣವನ್ನೇ ಒಂದೇ ಸುಂದರಗೊಳಿಸುವ ರೀತಿ--